ಸ್ಕೂಲ್ ಮಕ್ಕಳು ಇಲ್ಲಿ ಓದುತ್ತಾ ಇದ್ದಾವೆ ಸ್ಕೂಲ್ ಮಕ್ಕಳು ಓದುತ್ತಾ ಇದ್ದಾರೆ ಟೀಚರ್ಸ್ ಗಳು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ಓದ್ತಾ ಇದಾರೆ ಅಂದ್ರೆ--

ಫೆವಿಕಾಲ್ ಗಮ್ಮು ಈ ತರಹದ ನಾನಾ ರೀತಿಯ ನಾನಾ ರೀತಿಯ ವಸ್ತುಗಳನ್ನು ಇಲ್ಲಿ ಜೋಡಿಸಲಾಗಿದೆ.

ಹಾಕಿಕೊಂಡು ಎಷ್ಟು ಶುಗರ್ ಬೇಕು ಅಷ್ಟನ ಅದ್ಕಕೆ ಆಡ್ ಮಾಡಿ ನಾವು ಕುಡಿಯಬಹುದು ಎರಡು ಕಪ್ ಟೀ ಯನ್ನು ಕಾಫೀ ಯನ್ನು --

ಅಲ್ಲಿ ಈ ಆಫೀಸಿನಲ್ಲಿ ಯಾವುದೇ ರೀತಿಯ ಜನಗಳು ಇಲ್ಲ.

ಒಂದು ಆಫೀಸಿನ ಕಚೇರಿಯ ಅಲ್ಲಿ ಮುಂಭಾಗದಲ್ಲಿ ಒಬ್ಬ ಆತ ಯಾವುದೋ ಒಂದು ವರ್ಕ್ ನ ಮೇಲೆ ಒಂದು ಸೀಟ್ ಅನ್ನಇಟ್ಟುಕೊಂಡು ವರ್ಕ್ಅನ್ನ ಮಾಡ್ತಾ ಇದ್ದಾನೆ.

ಇಲ್ಲಿ ಫ್ರೆಂಡ್ಸು ಕುಚುಕು ಎರಡು ಗೆಳೆಯರು ಕೈ ಕೈ ಹಿಡಿದುಕೊಂಡು ತುಂಬಾ ಆತ್ಮೀಯವಾಗಿ ಮಾತನಾಡುತ್ತಿದ್ದಾರೆ ಇಲ್ಲಿ ಅದರ ಪಕ್ಕದಲ್ಲಿ ಮುಸ್ಲಿಂಗಳು ಇಬ್ಬರು ಬರುತ್ತಿದ್ದಾರೆ.

ಇಲ್ಲಿ ನಾನಾ ರೀತಿಯ ಹೂವುಗಳನ್ನು ಇಟ್ಟುಕೊಂಡು ವ್ಯಾಪಾರಸ್ಥರು ವ್ಯಾಪಾರಗಳನ್ನು ಮಾಡುತ್ತಿದ್ದಾರೆ.

ಒಂದು ಮನೆಯ ಪಕ್ಕದಲಿ ಒಂದು ಛೈರ್ ಅನ್ನೂ ಹಾಕಲಾಗಿದೆ. ಈ ಛೈರ್ ಯಾವ ರೀತಿಯಲ್ಲಿ ಇದೆ ಅಂದರೆ ಮಧುವನಗಿತ್ತಿಯರನ್ನು ಕೂರಿಸುವ ರೀತಿಯಲ್ಲಿ ಇದು ಶೃಂಗಾರ ಮಾಡಲಾಗಿದೆ.

ಯಾವ ಸ್ಟೈಲನಲ್ಲಿ ಕಟಿಂಗ್ ಮಾಡುತ್ತಾನೆ ಅಂದ್ರೆ ಅವನು ಯಾವ ಸ್ಟೈಲನಲ್ಲಿ ಹೇಳುತ್ತಾನೋ ಆ ಸ್ಟೈಲನಲ್ಲಿ ಕಟಿಂಗ್ ಮಾಡ್ತಿದ್ದಾನೆ. ಆದರೆ ಎದುರುಗಡೆ ಒಂದು ನೀರ್ ಬಾಟಲನ್ನು ಇಡಲಾಗಿದೆ. ಒಂದು ಟಿವಿಯನ್ನು --

ಇಲ್ಲಿ ಒಂದು ಪೋಸ್ಟ್ನ ಒಂದು ಕವರ್ ಅನ್ನು ಡೆಪ್ಟಿ ಆಫ್ ಪೋಸ್ಟ್ ಇಂಡಿಯಾ ಅಂತ ಹೇಳಿ ಇದರ ಹೆಸರಿದೆ ಇಲ್ಲಿ ಲೆಟರ್ ಮತ್ತೆ --

ಇದರಲ್ಲಿ ಒಂದು ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಕ್ವೀರೆನ್ಸಿ ಕ್ಲೇಯರೆನ್ಸಿ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಹಾಕಲಾಗಿದೆ.